ಇದು ಒಂದು ನಗರದ ರಸ್ತೆ ಇಲ್ಲಿ ವಾಹನಗಳು ಚಲಾಯಿಸಲಾಗುತ್ತಿದೆ. ಹಾಗೆ ಇಲ್ಲಿ ವಾಹನಗಳನ್ನು ನಿಲ್ಲಿಸಲಾಗುತ್ತಿದೆ. ಹಾಗೆ ಆಕಡೆ ಪೊಲೀಸ್ ಆ ಬ್ಯಾರಿಕೇಟ್ ಗಳನ್ನು ಹಾಕಿದ್ದಾರೆ.

ಇದು ಒಂದು ಕಾರ್ ಪೇಂಟಿಂಗ್ ಸೆಂಟರ್. ಆ ಕಾರ್ ಪೇಟಿಂಗ್ ಸೆಂಟರ್ ನಲ್ಲಿ ನಾವು ಓಮಿನಿ ಅಥವಾ ಬೇರೆ ಬೇರೆ ತರಹದ ಕಾರ್ ಗಳನ್ನು ನಾವು ಬಣ್ಣಗಳನ್ನು ಬೇರೆ ಚೇಂಜ್ ಮಾಡಬಹುದು.

ಈ ಕಾರ್ ವಾಷಿಂಗ್ ಸೆಂಟರ್ ಅಲ್ಲಿ ಒಂದು ಕಾರ್ ಕುಳಿತಿದೆ. ಆ ಕಾರಿನ ನಂಬರ್ ಪ್ಲೇಟ್ ಕೆ.ಎ. ಫೊರ್ಟೀನ್‌ ಕೆ.ಎ. ತ್ರೀ ಒನ್ ಸಿಕ್ಸ ಫೈವ್ ಹಾಗೆ ಆ ಕಾರ ನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ ಒಂದು ಪ್ಲಾಸ್ಟಿಕ್ ಪೇಪರ್ ನಿಂದ.

ಹಲವಾರು ಹಸುಗಳನ್ನು ಕೂಡಾ ನಾವು ನೋಡಬಹುದು ಆದರೆ ನಮಗೆ ಕಾರ್ಖಾನೆ ಕೂಡ ಕಾಣಿಸುತ್ತಿದೆ.